ಹಾ ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಹಾ ನಾನ್ಕೂಡ ಆರಾಮಿದ್ದೇನೆ, ಏನ್ ತುಂಬ ದಿನ ಆದ್ಮೇಲೆ ಸುದ್ದಿ ಇರ್ಲಿಲ್ಲ. ಹಾ ಹೌದು ಸ್ವಲ್ಪ busy ಇದ್ದೆ ನಾನು work ವರ್ಕ್ ಇತ್ತಲ್ಲ ಹಾಗೆ. ಹೌದಾ, ಹ ಏನ್ ಮತ್ತೆ ವಿಶೇಷ. ವಿಶೇಷ ಏನಿಲ್ಲ ಸಂಧ್ಯಂದು birthday ಉಂಟಲ್ಲ ಅದಿಕ್ಕೆ. ಹೌದು, ಅದು ಇದೇ ತಿಂಗಳು ಇಪ್ಪತ್ನೆ ತಾರೀಖ್ ಅಲ್ವಾ? ಆ ಹೌದು ಇದೇ ತಿಂಗಳಲ್ಲಿ ಉಂಟು.

ಅದೇ ಹೇಗೆ celebrate ಮಾಡುದು ಅಂತ. ಹಾ ಹಾ ಅದೇ ಆ birthday ಆಚರಣೆ ಮಾಡ್ಬೇಕಲ್ವಾ ಆ ಹೇಗಾದ್ರೆ ಅವಳಿಗೆ surprise ಕೊಟ್ಟ್ ಏನಾದ್ರೆ ಮಾಡುವ ಅಲ್ಲ. ಹಾ ಹೌದು ಅದೇ surprise ಕೋಡೋಣ ಅಂತನೇ.

ಹೇಗೆ ಏನು ಮಾಡುದು ಅಂತ ಕೇಳುವ ಅಂತ call ಮಾಡಿದ್ದು ನಾನು. ಹೌದ ಹಾ ಎಲ್ಲಿ ಮಾಡುದಂತ ಏನಾದ್ರೆ ನಿರ್ಧಾರ ಮಾಡಿದ್ರಾ. ಅಂದ್ರೆ ನಾನು mall ಅಲ್ಲೆ ಮಾಡುವ ಅಂತ.

ಅಂದ್ರೆ ಒಟ್ಟಿಗೆ ಹೋಗಿ ಅವಳನ್ನು ಕರ್ಕೊಂಡ್ ಹೋಗ್ಬೋದಲ್ಲ ಒಟ್ಟಿಗೆ ಇಲ್ಲಾಂದ್ರೆ ಡೌಟ್ ಬರ್ತದೆ ಬೇರೆ ಕಡೆ ಆದ್ರೆ.

ಅದಿಕ್ಕೆ ಇಬ್ರು ಮುಂಚೆ ಹೋಗಿರ್ಲಿ ಎಲ್ಲ ರೆಡಿ ಮಾಡ್ಲಿಕ್ಕೆ

ಆಮೇಲೆ ನಾವು ಅವ್ಳ ಜೊತೆನೆ ಹೋದ್ರೆ ಗೊತ್ತಾಗಲ್ಲ ಅಲ shopping ಅಂತ ಹೇಳಿ ಹೋಗುವ.

ಹ ಹಾಗೆ ಆಯ್ತು ಆಗ cake ಅಲ್ಲಿಗೆ ತರಿಸ್ಬೋದಲ್ಲ. ಅದೇ ಅದ್ ಏನ್ ಮಾಡುದಂತ ಗೊತ್ತಾಗ್ತಿಲ್ಲ ಅಥವಾ ನಾವು ನಮ್ದು team ಅವರತ್ರ ಹೇಳುದ ಮುಂಚೆ ತಗೊಂಡ್ ಹೋಗಿ ಅಂತ ಹೇಳಿ. ಅಂದ್ರೆ ಒಬ್ಬರೆ ಯಾರಾದ್ರು ಕೇಕ್ ತಗೊಂಡ್ ಬರ್ಲಿಕ್ಕೆ ಹೋದ್ರೆ ಅವಳಿಗೆ ಮತ್ತೆ doubt ಆಗ್ಬೋದು ಅದಿಕ್ಕೆ ನಾವು ಅವರತ್ರನೆ cake shop ಅವರತ್ರನೆ ಆಡ್ರ್ order ಮತ್ತೆ ಅವರೆ ಡೆಲಿವರಿ ಮಾಡ್ತಾರಲ್ಲ. ಅಹ್ ಅದ್ ಹೌದು ಹಾಗಾದ್ರೆ ಹಾಗೆ ಮಾಡುವ. ಅದೆ ಯಾವ್ದು flavour ಅಂತೆಲ್ಲ ಮೊದ್ಲೆ ನಾವು ಒಂದು ಯೋಚನೆ ಮಾಡಿದ್ರೆ ಮತ್ತೆ ಅದೆ ತಗೊಂಡು order ಕೊಡ್ಬೋದ ಅಂತ. ಅಹ್ ಹೌದು ಅವಳಿಗೆ ಯಾವ್ದು flavour ಇಷ್ಟ ಏನಾದ್ರು. ಅವಳಿಗೆ strawberry ಇಷ್ಟ ಇರ್ಬೇಕು.

ಹಾ ಹೌದು ಮತ್ತೆಂತ ಗೊತ್ತುಂಟ ಸ್ವಲ್ಪ ಆದ್ರೆ decoration ಎಲ್ಲ ಮಾಡ್ಬೇಕಲ್ಲ. ಅಹ್ ಹೌದ್ ಹೌದು ಅದು ನಮ್ದು team ಅವ್ರು.

ಇಬ್ರು ಹೋಗಿ ಮೊದ್ಲೇ ಎಲ್ಲ decoration ಮಾಡಿ ಇರ್ಲಿ ಅಲ್ವಾ. ಅಹ್ ಹೌದು ಮತ್ತೆ ಈಗ ಅಂದ್ರೆ decoration ಎಲ್ಲ ಕಷ್ಟ ಇಲ್ಲ ಅಲ ಎಲ್ಲಸ ಇದು ಸಿಗ್ತದೆ ಅಲ್ಲ ಎಲ್ಲ ಮೊಬೈಲ್ ಅಲ್ಲಿ ಆಡ್ರ್ ಮಾಡಿದ್ರಾಯ್ತು ಈಗೆಲ್ಲ easy ಉಂಟಲ್ಲ ಒಂದು ಕಾಲ್ ಗಂಟೆಯಲ್ಲೆಲ್ಲ ಆಗ್ತದೆ. ಹೌದು ಅದೆಲ್ಲ online ಅಲ್ಲೇ book ಮಾಡುವ.

ಅದನ್ ತಗೊಂಡ್ ಹೋಗಿ decorate ಮಾಡಿದ್ರೆ ಆಯ್ತು.

ಮತ್ತೆ ಅವಳಿಗೆ ಏನಂತ ಹೇಳಿ ಕರ್ಕೊಂಡ್ ಬರುದ್. ಅದೆ ನಾವು shopping ಹೋಗುವ ಅಂತ ಹೇಳಿ ಕರ್ಕೊಂಡ್ ಹೋಗುವ ಅಲಾ ಒಟ್ಟಿಗೆ. ಅಹ್ ಹೌದು ಆದ್ರೆ ಅವಳಿಗೆ ಡೌಟ್ ಬರ್ಬೋದೇನೋ ಆವತ್ತೆ ಕರ್ದ್ರೆ shopping ಗೆ ಆದ್ರೆ ಒಂದ್ ಏನಾದ್ರು ಸುಳ್ಳು ಹೇಳುವ ಎಂತ ಗೊತ್ತುಂಟ ಎಲ್ಲಿಯಾದ್ರು discount sale ನಡಿತ ಉಂಟು ಅಲ್ಲಿಗೆ ಹೋಗುವ ಇವತ್ತೆ ಹೋಗುವ ಅಂತ ಹೇಳುವ. ಅಹ್ ಹೌದ್ ಹಾಗೆ ಏನಾದ್ರು ಹೇಳಿ ಎಲ್ರು ಮತ್ತೆ ಇವತ್ತೆ free ಇದ್ದಾರೆ ಮತ್ತೆ ಸಿಗುದಿಲ್ಲಲ್ಲ ಅಂತ ಹೇಳಿ ಒಟ್ಟಿಗೆ ಹೋಗುವ.

ಹಾಗೆ ಹ್ಮ್ ಮತ್ತೆ ಬೇರೆ ಯಾರಾದ್ರೆ ಬರ್ತಾರಾ ಕೇಳಿದ್ರ group ಅಲ್ಲಿ ಯಾರೆಲ್ಲ ಬರ್ತಾರಾ ಅಂತ. ಹಾ ಬರ್ತಾರೆ ಹೇಳ್ತಾ ಇದ್ರು celebrate ಮಾಡುವ ಅವ್ಳದು ಅಂತ ಹೇಳಿ ಅದೆ ನಾವು ಒಂದು group ಮಾಡುವ ಅವಳನ್ನ ಬಿಟ್ಟು ಮತ್ತೆ ಎಲ್ಲ ಏನು details ಎಲ್ಲ ಕೇಳಿಕ್ಕಾಗ್ತದಲ್ಲ ಅದ್ರಲ್ಲಿ ಚರ್ಚೆ ಮಾಡ್ಬೋದಲ್ಲ ನಾವು.

ಹಾಗೆ ನೋಡುವ WhatsApp ಲ್ಲಿ ಮಾಡುವ group ಒಂದು. ಹಾ ಮತ್ತೆ ಒಂದು gift ಏನಾದ್ರು ಕೊಡ್ಬೇಕಲ್ಲ ಎಂತ ಅಂತ decide ಮಾಡ್ಬೇಕು. ಅಹ್ ಹೌದು ಏನಾದ್ರು ಅಂದ್ರೆ ಎಲ್ರು share ಹಾಕಿ.

ಹಾ ಏನಾದ್ರು purchase ಮಾಡುವ ಅಲ್ವಾ. ಹಾ ಹಾ ಅದು ಅಂದ್ರೆ ನಾವು ಮೊದ್ಲೆ purchase ಮಾಡಿ ಇಡ್ಬೇಕಲಾ ಅವತ್ತೆ ಅಂದ್ರೆ ನಮ್ಗೆ ಗಡಿಬಿಡಿ ಆಗ್ಬೋದು. ಅಹ್ ಹೌದು ಅದು ಮೊದ್ಲೆ ನೋಡುವ online ಲಿ

ಚೆನ್ನಾಗಿರುದು ಯಾವ್ದಾದ್ರು ಇದ್ರೆ ಇದ್ರೆ ನೋಡುವ. ಹಾ ಹಾ ಹಾ ಹಾಗೆ ಮತ್ತೆ.

ಮತ್ತೆ ಯಾವ್ದಾದ್ರು ಒಂದು colour dress code ಹೇಳಿದ್ರೆ ಎಲ್ಲರು ಕೂಡ ಅದೇ ಕಲ್ಲರಿದ್ದು ಹಾಕೊಂಡ್ ಬರ್ಬೋದು.

ಅಹ್ decide ಮಾಡಿ ಅದು group ಅಲ್ಲಿ ಹಾಕಿದ್ರೆ ಎಲ್ಲರು ಕೂಡ ಒಂದೆ ತರದ್ದು colour ದ್ದು ಹಾಕ್ಬೋದು. ಹೌದ್ ಹೌದು ಚೆನ್ನಾಗ್ಕಾಣ್ತದೆ ಅದು ಫೋಟೋಗೆ ಎಲ್ಲ ಚೆನ್ನಾಗ್ ಬರ್ತದಲ್ಲ ಒಂದೇ ಕಲರಿದ್ರೆ.

ಸರಿ ಹಾಗಾದ್ರೆ ನಂಗೊಂದು ಬೇರೆ call ಬರ್ತಾ ಉಂಟು.

ನಾನು ನಾಳೆ call ಮಾಡ್ತೇನೆ ಇದ್ರ ಬಗ್ಗೆ discussion ಮಾಡುವ.

ಹೂನ್ರಿ ಆರಾಮ್ರೀ ಶಿಲ್ಪಾ ನೀವ್ ಆರಾಮದಿರದಿರೇನ್ರಿ?

ಹ್ಮ್‌ ಚಾ ಆತ್ ನೋಡ್ರಿ. ಹ‌ಬ್ಬದ್ದು ಜೋರ್ ನಡ್ದೈತೇನ್ರೀ ನಡ್ದೈತ್ರಿ? ಹಾ ಜೋರ್ ನಡ್ದೇತ್ರಿ ಮಾತ ರೀ ದೀಪಾವಳಿ.

ಹ್ಮ್ ಮಾಡಾಕ್ಹತ್ತಿದ್ವಿರಿ ಆಳ್ ಕರ್ದಿದ್ವಿರಿ.

ಹ್ಮ್‌ ಅವ್ರ್‌ ಕಡಿಂದ ಮಾಡ್ಸಾಕ್ಹತ್ತಿದ್ದೆರಿ.

ನಮ್ಮಲ್ಲೆಲ್ಲಾ ಹಟ್ಟಿ ಹಬ್ಬಂತೇವ್ ನಾವು ಈಗ್ ಎಲ್ಲಾ ದೀಪಾವಳಿ ದೀಪಾವಳಿ ಅನ್ನಾಕತ್ತಾರ್ರಿ.

ಹ್ಮ್‌ ಮೊದಲೆಲ್ಲಾ ಹಟ್ಟಿಹಬ್ಬನ ಅಂತಿದ್ರ್ ರಿ ಎಲ್ಲಾರೂ. ಹ್ಞಾ ಪಳಾರ್ ಅದು ಮಾಡ್ತೀರೇನ ಹಬ್ಬಕ್ಕ ದೀಪಾವಳಿಗ.

ಹ್ಞ ಹ್ಞ ಒಂದ್ ಐದ್ ಮಂದಿಗ್ ಹಿಂಗ ತಾಟ್ ಅದು ಕೊಡೊದೆಲ್ಲ ಮಾಡ್ತೀರ್. ಕೊಡ್ತೇವ್ರಿ ಪಳಾರ್ ಎಲ್ಲ ಮಾಡ್ತೀರೇನ್ರಿ. ಹೂ ರೀ ಚಕ್ಲೀ ಮತ್ತ ಶಂಕರ್ಪಾಳೀ, ಚೂಡಾ, ಕರ್ಜಿಕಾಯಿ, ಕೋಡ್ಬಾಳ್ಗಿ ಹಿಂಗೆಲ್ಲಾ ಮಾಡಿ ಒಂದ್ ಐ~ ಒಂದ್ ನಮಗ ನೀಗೋಷ್ಟ್ ಮಂದೀಗಾದ್ರೂನೂ ನಾವ್ ಒಂದ ಐದ್ ತರಾದ್ ಮಾಡಿ ತಾಟ್ ಹಂಚ್ತೇವ್ರಿ.

ಹಬ್ಬದ್ ದಿನಾ ಬ್ಯಾಳಿಹಾಕೀ ದೇವಿಗ ಎಡಿ ಪೂರ್ತಿ ಎಡಿ ಮಾಡ್ತೇವಿ.

ಎರ್ಕೊಳೋ ಹಬ್ಬ ಆದ ಈದ ಅಂತಂದ್ ಅವಾಗ್ ಮಾಡಕಾಗಂಗಿಲ್ಲನ್ತಂದ್ ಹಾ ರೀ. ಮೊದಲ್ನೇ ದಿನಾ ನೀರ್ ತುಂಬೋ ಹಬ್ಬ ಅಂತ್ ಮಾಡ್ತಿವ್ರಿ.

ಆಮೇಲ್ ಮಾರ್ನೆ ದಿವ್ಸ ಎರ್ಕೊಳೋ ಹಬ್ಬ ರೀ. ನಾವ್ ನೀರ್ ಹೂರೀ ನಾವ್ ಬರಮ್ನ್ ಹಬ್ಬ ಅಂತ್ ಮಾಡ್ತೇವ್ರಿ ಒ~ ಯಡಿಮಾಡಿದ್ವ್ಯಂದ್ರ ಬ್ಯಾಳಿಗ್ ಹಾಕಿ ಗಂಡ್ಮಕ್ಳ್ ಉಣ್ಬೇಕ್ರೀ ಅದ್ನ ಮಾತಾಡ್ಳ್ಂಗ್ರೀ.

ನಮ್ ಊರಾಗ್ ಹಂಗ್ ಪದ್ದತಿ ಐತ್ರಿ. ಹೂನ್ರಿ ಹಂಗೆೇನಿಲ್ರಿ. ಗಂಡ್ಮಕ್ಳ್ ಉಣಬೇಕ್ರಿ ಅದ್ ಎಷ್ಟ್ ಎಡಿ ಮಾಡಿರ್ತಿವಲ್ರಿ ಇಷ್ಟೂ ಅವ್ರ ಉಣಬೇಕ್ರಿ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಎಡಿ ಮಾಡ್ ಅಂತಾರ್ ಗಂಡ್ಮಕ್ಳ್. ಹೂನ್ರಿ ಮತ್ತದ್ನ್ ಬಿಡಂಗಿಲ್ಲಲ್ರೀ ಅವ್ರು ಊಟಾ ತಟ್ಟಿ ಒಳ್ಗ ಬಿಡಂಗಿಲ್ಲಲ್ರೀ. ಉಂಡ ಏಳು ಮಟಾನೂ ಅವ್ರು ಬ್ರ್ ಅಂತ್ ಮತ ಮಾತ ಮಾತಾಡಂಗಿಲ್ರೀ.

ನಾವ್ ಹೆಣ್ಮಕ್ಳ ಒಳ್ಗು ಹೋಗಂಗಿಲ್ಲಾ ಅವ್ರಗ್ ನೀರು ಅವ್ರಗ್ ಏನ್ ಬೇಕಲ್ಲಾ ಎಲ್ಲಾ ಅಲ್ಲೇ ಇಟ್ಟು ಅವತ್ ಮತ್ ಹೊಟ್ತುಂಬನ ಊಣ್ಬೆಕ್ ಅರ್ದಂಬರ್ದಾನೂ ಮಾಡೀ ಮತ್ತೊಮ್ಮೆ ಊಣೋಂಗಿಲ್ರಿ ಅದ್.

ಹಂಗ ಪದ್ದತೈತಿ ನಮ್ ಮನ್ಯಾಗ ರೀ ಮತ್ ಮರ್ದಿನಾಂದ್ರ್ ಲಕ್ಷ್ಮೀ ಪೂಜೆ ಹಟ್ಯವ್ವ್ನ್ ಇಡುದು ಅವತ್ ಅದ್ ಆಗ್ಬೀಡ್ತೇತ್ ಎಲ್ಲಿ ನಮ್ ಪುರ್ಸೋತ್ ಸಿಗಂಗಿಲ್ಲಾ. ಹ್ಮ್‌ ನಾವೂ first ನೀರ್ ತುಂಬೋ ಹಬ್ಬಾ ಮಾಡ್ತೇವ್ರೀ ಆಮೇಲೆ ಮರ್ನೆದಿನಾ ಎರ್ಕೋಳೋದ್ರೀ ಆ ನರಕಚತುರ್ದಶಿ ಅಂತ್ ಮಾಡ್ತಿವ್ವಲ್ರೀ.

ಅದ್ರ್ ಮಾರ್ನೆ ದಿನಾ ಲಕ್ಷ್ಮೀ ಪೂಜೆರೀ ಅಮ್ವಾಸ್ಸಿರೀ ಹ್ಮ್‌ ಹ್ಮ್‌ ಅದ್ ಬಾಳ್ ನಾವ್ ವಿಜ್ರಂಬಣೇಯಿಂದ ಮಾಡ್ತೇವ್ರೀ ಲಕ್ಷ್ಮೀ ಪೂಜೆಯಲ್ಲಿ ಹೂನ್ರಿ.

ಅದ್ರ್ ಮಾರ್ನೆ ದೀವ್ಸ್ ಬಲಿಪಾಡ್ಯಮೀರಿ ಅಂದ್ರ ಹಟ್ಯವ್ನಇಡುದು ಅವತ್ರಿ ಹೂನ್ರಿ ಹಕ್ಯಾಗ್ಗೆಲ್ಲಾ ದನಾ ಅದ್ ಎಲ್ಲಾ ಕರಾ ಎಲ್ಲಾ ಹೊರ್ಗ ಕಟ್ಟೀರೀ ಹಟ್~ ಹಟ್ಯವ್ನೀಡ್ತೆವ್ರಿ ಹಟ್ಯಾಗ್ ಸಾರೈಸಿ ಎಲ್ಲಾ ಸೆಗ್ನಿಲೇ ಸಾರೈಸ್ರೀ. ಹ್ಮ್‌ ವ್~ ಸುಣ್ಣ ಕ್ಯಾವ್ಹೀ ಚಂದಗೆ ಇದ್ ಮಾಡಿ ಪಾಂಡವ್ರ ಹೆಜ್ಜಿ ಅಂತ್ತಿಡ್ತೇವ್ರೀ ಹ್ಮ್‌ ಹಟ್ಯವ್ನೀಡ್ತೆವ್ರಿ ಇಟ್ಟ ಹೋಳ್ಗಿ ಎಡಿ ರೀ ಅವತ್ ಹೋಳ್ಗಿಮ್ಯಾಲ ಹಟ್ಯವ್ಗ ದೂಪಾ ದೀಪಾ ಬೆಳ್ಗತೀವ್ರೀ ಅವತ್ತ್. ಹೌದ್ ಹೌದ್ರಿ.

ನಾವ್ ಅನ್ನ, ಮಸ್ರ್ ಮೇಲ್ ಮಾಡ್ತಿವ್ರೀ. ನೀವ್ ಅನ್ನ, ಮಸ್ರ ಮ್ಯಾಲೇನ್ರಿ. ಹೌದ್ರಿ ಅವತ್ತ್ ಹ್ಮ್‌. ಲಕ್ಷ್ಮೀಗೆ ಕಡ್ಬ ಮಾಡ್ತೇವ್ರೀ ಕರಿಗಡ್ಬ್ ರೀ ಅಮ್ವಾಸಿದೀವ್ಸ್ರೀ ಹೂನ್ರಿ ಹ್ಮ್‌. ಹೆಣ್ಮಕ್ಳ್ ಹಬ್ಬ ಅಂದ್ರ ದೊಡ್ಡ ಹಬ್ಬಾರೀ ದೀಪಾವಳಿ ಸಡಗರ ಬಾಳ್ ಹೊಸಾ ಅರ್ಬಿ ಅಂತ್ ಹುಡ್ಗೂರ್ಗಾತ್ ಬಳಿ ಅದೊಂದ್ ಸಡಗರ ತವ್ರಮನಿಗ್ ಹೋಗೋದೊಂದ್ ಉಮೇದರಿ ಜಾಸ್ತಿ ಇರ್ತೇತಿ.

ನಾವ್ ಎಲ್ಲಿ ಹೋಗಂಗಿಲ್ಲಾ ಹಬ್ದಾಗ್ ನಮ್ ಮನ್ಯಾಗ ಇರಬೇಕ್ನಾವ್. ಅಲ್ರೀ ಮತ್ ನಮ್ಮನ್ಯಾನ್ ಹಬ್ಬಾ ಬಿಟ್ ಎಲ್ ಹೋಗೋದ್ದಾಕೆತ್ರಿ. ನಮ್ಮನಿ ಲಕ್ಷ್ಮಿನ ಬೇರೆದೋರ್ ಮನಿಗ್ ಕಳ್ಸಿ ಹಬ್ಬ ಏನ್ ಮಾಡೋದು ಅಂತಾರ್ ದೀಪಾವಳ್ಯಾಗ. ಹೌದ್ ಹೌದ್ರಿ ನಮ್ಗೂ ಎಲ್ಲೂ ಹೋಗೋದ್ ಆಗೂದಿಲ್ ಬಿಡ್ರಿ ಏನ್ ನಾಕ್ ದಿವ್ಸ್ ಬಾರೀ ಇದು ಆಕತ್ಬಿಡ್ರಿ ಕಲಸ್ ಆಕೆತ್ತಿ ಬಾಳ್ ಚಂದ್ ಆಕತ್ರೀ ಆದ್ರ ಏನ್ ಪಟಾಕಿ ಗಿಟಾಕಿ ತಂದಿರ್ತಾರ್ರಿ ಮಕ್ಳ ಏನ್ ಪಟಾಕಿ ಹಾರಸ್ತಿರ್ತಾರ್ರಿ. ಬಾಗಲ್ದಾಗ್ ರಾತ್ರಿ ದಿನಾಲೂರಿ ನಾಕ್ದಿವ್ಸ್ರಿ ಹ್ಮ್‌ ಹಾ ಬಾಳ್ ಚಂದ್ರಿ ಹೋಸ ಅರಿಬ್ರಿ ಆಕಾಶ್ ಬುಟ್ಟಿ ಕಟ್ಟೋದ್ರಿ light ನ್ ಸರ ಹಾಕೋದ್ರಿ ಬಾಗಿಲ್ಗೆ ಹ್ಮ್‌ .

ಬೇರೆರಿ ದೀ~ ಮನ್ ತುಂಬಾನೂ ದೀಪ್ ಬಿಡ್ರಿ. ಅಲ್ಲಿ ದೀಪಾ ಇಡು ಇಲ್ಲಿ ದೀಪಾ ಇಡು. . ದೀಪಾವಳಿಯಿಂದನೂ ಕಾರ್ತಿಕ್ಮಟಾನೂ ದೀಪ ಬಾಗಲ್ದಾಗ್ ಹಚ್ತೇವ್ರೀ ಹಾರೀ.

ಚಂದ ಆಗ್ತೇತ್ ಒಟ್ಟ ಹಬ್ಬ ಅನ್ನೋದ.

ಮಳಿಗಾಲನೂ ಇರೂದಿಲ್ಲಲ್ರೀ ಅವಾಗ ಹ್ಞ್ ದೀಪಾ ಇಟ್ರೀ ಬಾಗ್ಲೆಲ್ಲಾ ಎಷ್ಟ್ ಚಂದ್ ಕಾಣ್ತೇತ್ರಿ ಅವಾಗ. ಹೂರೀ ಮುತ್ತೈದೇರ್ ಕರ್ದು ಉಡಿ ತುಂಬೂದೂ ಅಮೇಲ್ ಒಂದೊತ್ತ್ ಇಡ್ತೇವ್ರೀ.

ಹೆಂಗ್ ಅನುಕೂಲ ಅಕ್ಕೇತ್ ಹಂಗ ಸರೀರಿ ಮತ್ತೇನ್ ಮತ್ತ ಮಾತಾದೋನ್ ತಗೋರೀಪಾ ಕೆಲಸ್ ಅದಾವ್. ಹ್ಮ್‌ ಆಯ್ತ್ ನಂದು ಕೆಲಸೈತ್ರಿ ಊಟ ಮಾಡ್ತೇನ್ರಿ. ಹ್ಮ್‌.

ಹಾ ನಾನ್ ಕೂಡ ಹುಷಾರಾಗಿದ್ದೇನೆ, ಮತ್ತೆ ಏನ್ ಮಾಡ್ತಿದ್ದಿ?

ನಾನು ಮನೆಯೆಲ್ಲ clean ಮಾಡ್ತಾ ಇದ್ದೇನೆ, ದೀಪಾಹಳ್~ ದೀಪಾವಳಿ ಹಬ್ಬ ಬಂತಲ್ಲ ಅದಕ್ಕೆ.

ಆ ಹೌದು, ನಾವು ಕೂಡ ಅದನ್ನೆ ಅ ready ಮಾಡ್ತಾ ಇದ್ವಿ.

ಗಮ್ಮತ್ ಯಾವಾಗ್ಲು ಪ್ರತಿವರ್ಷ ದೀಪಾವಳಿ ಬರುವಂತ್ತದ್ ಅಲ್ಲ, ಹಾಗೆ ಈ ಸಲ ಸ್ವಲ್ಪ ಗಮ್ಮತ್ ಮಾಡುವ ಅಂತ. ಹೌದಾ, ಪಟಾಕಿಯೆಲ್ಲ.

ಹಾ ತಂದಿದ್ದಾರೆ, ಈಗ ಮನೆಯೆಲ್ಲ ಶುಚಿ ಮಾಡುದೆ ಆಯ್ತು, ಬೇರೆ ದಿವ್ಸ ಎಲ್ಲ ಮನೆ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತದೆ, ಶುಚಿ ಮಾಡುದು ಸ್ವಲ್ಪ ಮನೆ ಎಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತದೆ ಅಲಾ? ಹೌದು. ಮನೆಗೆ ಜನ ಬರ್ತಾರಾ?

ಮತ್ತೆ ದೀಪಾವಳಿಗೆ ಬಟ್ಟೆ ಎಲ್ಲ ತೆಗ್ದಾಯ್ತಾ?

ನಾನು ಈ ಸಲ ಒಂದು ಒಳ್ಳೆದಾಗಿ ಯಾವ್ದಾದ್ರು ಬಟ್ಟೆ ತೆಗೆಯುವ ಅಂತ ಇದ್ದೇನೆ.

ಓ ಹೌದಾ ಮತ್ತೆ ಗೂಡುದೀಪ ಎಲ್ಲ ತಯಾರಾಯ್ತಾ? ಹಾ ಗೂಡು ದೀಪಸ ಆಗಿದೆ, ನಿಮ್ಮ ಮನೆಯಲ್ಲಿ? ಅದೇ ಇವತ್ತು ಹೋಗಿ ಎಲ್ಲ ಇದ್ಮಾಡುವ ಅಂತ ಇದ್ದೇವೆ, ಎಲ್ಲ ತರುವ ಅಂತ ಇದ್ದೇವೆ.

ದೀಪ ನಂದು ನಮ್ಮದು ಮನೆಯಲ್ಲಿ ಯಾವಾಗ್ಲು ಇರುವಂತದ್ದಲ್ಲಾ, ಹಾಗಾಗಿ ನಾವು ಮಾಡಿಟ್ಟಿದ್ದೇವೆ ಮಣ್ಣಿನದ್ದೆ.

ನಮ್ಮದೂ, ಐದು ದಿವಸ ಬಿಟ್ಟು ಮಾಡುದು ನಾವು ತುಳಸಿ ಪೂಜೆ.

ನಾವು ಐದು ದಿವಸ ಬಿಟ್ಟು ಮಾಡುದು, ತುಳಸಿ ಪೂಜೆ.